ಇದು ಒಂದು ಮನೆ ಎಂದು ಪರಿಗಣಿಸಲಾಗಿದೆ ಬಹುತೇಕ ಜನರು ತೆಗೆದುಕೊಂಡು ಹೋಗಿದ್ದಾರೆ ಹಾಗು ಇದು ಶೊರುಮಿಂದ ಗಾಡಿ ಎಂದು ಪರಿಗಣಿಸಲಾಗಿದೆ ಇದು .

ಇದೊಂದು ನಂದಿನಿ ಹಾಲಿನ ಅಂಗಡಿ ಉಪಯೋಗ ಒಂದೊಂದೇ ಹಾಲಿನ ಇಲ್ಲಿ ಯಾವದೇತರ ಹಾಲಿನ ಬಹಳಷ್ಟು ಜನರು ಉಪಯೋಗತ ಇರೋದು ನಂದಿನಿ ಹಾಲು --

ಒಂದು ಸುಂದರವಾದ ಡಾನ್ಸ್ ಪ್ರೋಗ್ರಾಮ್ ಡಾನ್ಸ್ ಪ್ರೋಗ್ರಾಮನ್ನು ಬಹಳ ಸುಂದರವಾಗಿ ನೋಡುತ್ತಿರುವಂತಹ --

ಬಹಳ ಉಪಯುಕ್ತವಾದ ಗ್ಯಾರೇಜ್ ಇರಬಹುದು ಗ್ಯಾರೇಜ್ ಗಳಲ್ಲಿ ಗಾಡಿಯನ್ನು ರಿಪೈರಿ ಇಂತಹ ಒಂದು ಗ್ಯಾರೇಜ್ಗಳಲ್ಲಿ ಗಾಡಿಗಳನ್ನು ತೆಗೆದುಕೊಂಡು ಹೋಗಿ ರಿಪೇರಿ ಮಾಡಿಸಿಕೊಂಡು ಬರುತ್ತಾರೆ.

ನಂದಿನಿ ಹಾಲಿನ ಅಂಗಡಿ ಇಲ್ಲಿ ಎಲ್ಲ ತರಹದ ನಂದಿನಿ ಹಾಲು ಮೊಸರು ದೊರೆಯುವುದರಿಂದ ಮಜ್ಜಿಗೆ ದೊರೆಯುವುದರಿಂದ ಬಹುತೇಕ ಜನರಿಗೆ ಉಪಯುಕ್ತ ಎಂದ್ದು ಹೇಳಬಹುದು ಬಹಳಷ್ಟು ಜನರು ಇಲ್ಲಿ ಬಂದು ತೆಗೆದು--

ಬಹಳಷ್ಟು ಉಪಯುಕ್ತವಾಗುವಂತಹ ಅಂಗಡಿ ಅಂತ ಹೇಳಬಹುದು.